ಬೇರೆ activity ಸ ಮಾಡುದು ಕಡಿಮೆ ಎಲ್ಲರೂ ಹಾಗೇ ಮಾಡ್ತಿದ್ದಾರೆ ಈಗ.

ಓದ್ಲಿಕ್ಕಿರ್ತ್ತದೆ ಎಲ್ಲ ಮಾಡ್ಲಿಕ್ ಇರ್ತದೆ books ಎಲ್ಲ ತುಂಬ ಇರ್ತದೆ ಆದ್ರೆ ಯಾರೂ ಅದಕ್ಕೆ interest ಮಾಡುದಿಲ್ಲ ಈಗ.

ನಾವ್ಸ ಹಾಗೇ same college ಇಂದ ಬಂದ್ರೆ free time ಇರುವಾಗ ಹೀಗೇ ಏನಾದ್ರೂ mobile ಲಲ್ಲೇ ಜಾಸ್ತಿ time ಹೋಗ್ತದೆ.

ಹ್ಮ್ ಅದೇ ಓದುದಿದ್ರೆಸ ಈಗ ಮೊಬೈಲಲ್ಲೇ ಓದ್ಲಿಕ್ಕೆಲ್ಲ ಸಿಗ್ತದಲ್ಲಾ

ಮತ್ತೆ ಹೇಳಿ ಆಟಯೆಲ್ಲ ಆಡ್ಲಿಕ್ಕೆ ಹೋಗುದಿಲ್ವಾ friends ಒಟ್ಟಿಗೆ. ಅದೇ sport ಅಂತ ಹೇಳಿ ಈಗ ಹೊರಗೆಲ್ಲ ಎಂತ ಹೋಗುದಿಲ್ಲ free ಇದ್ದಾಗ ಹೀಗೆ friends ಹತ್ರ ಮನೆ ಹತ್ರದವರತ್ರ ಎಲ್ಲ ಎಲ್ಲ ಒಟ್ಟು ಸೇರಿ ಆಡ್ಲಿಕ್ಕೆ ಹಾಗೆಲ್ಲ ಇರ್ತದೆ. ಹ. ನಿಮ್ಮಲ್ಲಿ ಹೀಗೆ carrom ludo ಎಲ್ಲ ಆಡ್ಲಿಕ್ಕೆಲ್ಲ ಇರ್ತದಲ್ಲಅದೆಲ್ಲಾ? ಹ ಅದೆಲ್ ಉಂಟು ಮನೆ ಒಳಗೆ ಹೀಗೆ ಆಡುವಾಗ ಹೀಗೆ cousins ಎಲ್ಲ ಒಟ್ಟಿಗೆ ಸೇರುವಾಗೆಲ್ಲ carrom ludo ಮತ್ತೆ badminton ಆಡ್ಬೋದು ಹಾಗೆ ಆಡ್ತೇವೆ.

ಮತ್ತೆ ಸಂಜೆ ಆಚೀಚೆ ಮನೆಯವ್ರೆಲ್ಲ ಒಟ್ಟಿಗೆ ಸೇರಿ friends ಎಲ್ಲ.

ಹಾಗೆಲ್ಲ ಆಡ್ತಾ ಇರ್ತೇವೆ ಹೀಗೆ ಹೊರಗೆ competition ನಿಗೆಲ್ಲ ಹೋಗಿ ಎಲ್ಲ ಆಡುದಿಲ್ಲ ಅದೇ free time ಅಲ್ಲಿ ಹೀಗೆ ಹಾಗೆ ಆಡ್ತಾ ಇರುದು hobby . ಹ ಹೌದು ಆ time pass ಆಗ್ಬೇಕಲ್ಲ time pass ಆಗ್ಬೇಕಲ್ಲ

ಅದೇ ಈಗ college time ಲೆಲ್ಲ ಅಷ್ಟು time ಇರುದಿಲ್ಲ pass ಅಗ್ಲಿಕ್ಕೆ ಉಳಿವಷ್ಟು. ಓದ್ಲಿಕ್ಕೆ, ಬರೀಲಿಕ್ಕೆ ಎಲ್ಲ ಇರ್ತದಲ್ಲ? ಹೌದು ಅದೇ notes complete ಮಾಡ್ಲಿಕ್ಕೆಲ್ಲ ಇರ್ತದೆ. ಹೌದು ನಮ್ಗೇಸ ಹಾಗೆ ಈಗ ಇಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತೇವೆ ಮನೆಗೋದ್ಮೇಲೆ ಮಗನದ್ದೆಲ್ಲ ಕೆಲ್ಸ ಆಗ್ತತ್ದಲ್ಲ?

ಹೌದು ಅವನೊಟ್ಟಿಗೆ ಆಟ ಆಡುದೇ ಒಂದು hobby ಆಗ್ತದೆ.

ರಜೆಯಲ್ಲಿ ಅದೇ Sunday ಒಂದಿನ ರಜೆ ಸಿಗುದು ಆ ದಿನ ಎಲ್ಲ ನಮ್ಗೆ ಮನ್ಸು ಇದರ ಬಗ್ಗೆ ಎಂತ ಮಾಡ್ಲಿಕ್ಕಾಗುದಿಲ್ಲ ಇಲ್ಲಿಯೇ ನಾನ್ duty ಅಲ್ಲಿದ್ದಾಗ್ಲೇ ನಾನು ಇದ್ನೆಲ್ಲ ನೋಡುದು fashion design ಗಲ್ಲೆಲ್ಲ ತುಂಬ interest ಉಂಟ ನಂಗೆ. ಹಾಗೆ ಒಂದು ಅದೇ ತರ ಈಗ mobile ಲಲ್ಲಿ ಆ ಇದೆಲ್ಲ ನೋಡ್ತಾ ಇರುದು, design ಸ್ ಎಲ್ಲ ಹೇಗೆ ಬರ್ತದೆ ಅಂದ್ರೆ ಹೊಸ ಹೊಸ ಡಿಸೈನೆಲ್ಲ ಹೇಗೆ ಬರ್ತದೆ ನಮ್ಗೆ ಹಾಗೆ ನಾವ್ ಎಂತ ಹೋಲಿಸ್ಲಿಕ್ಕೆಲ್ಲಾ ಇರ್ತದಲ್ಲ ಬಟ್ಟೆಯೆಲ್ಲ?

ಹೊಸ ಡಿಸೈನೆಲ್ಲ ಇದ್ರೆ ನೋಡ್ಕೊಂಡು ಅದ್ರನ್ನೆಲ್ಲ try ಮಾಡುದು ಅದೇ hobby . ಅದೇ mobile ಲಲ್ ತುಂಬ ಉಂಟಲ್ಲ Youtube ಲ್ಲೆಲ್ಲ videos ಎಲ್ಲ cooking ಇರ್ಬೋದು. ಹೌದು cooking ಅಲ್ಲಿಸ interest ಉಂಟು ಅದೇ ಏನಾದ್ರೂ special ಮಾಡ್ಲಿಕ್ಕಿದ್ರೆ ಅದನ್ನು ನೋಡುದು. ಆ ಮಾಡ್ತಾ ಇರ್ತಿರ cooking ಗೆಲ್ಲ?

ಹ cooking ಗೆಲ್ಲ ಮಾಡ್ತಾ ಇರ್ತೇವೆ. ನಾವ್ ಅಡಿಗೆ ಮಾಡ್ತೇವಲ್ಲಾ ಮನೆಯಲ್ಲೆಲ್ಲ ಹಾಗೆ ಮತ್ತೆ.

ಮತ್ತೆಂತ ಹೇಳ್ಬೇಕು ವಿಶೇಷಯೆಲ್ಲಾ? ಏನಿಲ್ಲ ಮತ್ತೆ free ಇದ್ದಾಗ call ಮಾಡ್ತೇನಾಯ್ತು?

ಹಾ ಏನಿಲ್ಲ, ಹೇಗಿದ್ದೀಯಾ? ಚೆನ್ನಾಗಿದ್ದೀಯ? ಹಾ ನಾನು ಬಹಳ ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ?

ಹಾ ಎಲ್ಲ ಸೌಖ್ಯ, ನಿಮ್ಮನೆಲೆಲ್ಲಾ ಸೌಖ್ಯನ?

ಹಾ ಏನಿಲ್ಲ ನಾನು phone ಮಾಡಿದ್ದು, ಆಹ್ ಒಂದು ಕಾರ್ಯಕ್ರಮ ಒಂದು ಇದು ready ಮಾಡ್ಬೇಕಲ್ಲ, ಒಂದು ಸಂಯೋಜನೆ ಆಗ್ಬೇಕು. ಹೌದಾ? ಯಾವುದ್ರ ಬಗ್ಗೆ?

ಯಾವುದಾದ್ರು ಒಂದು college ಅಲ್ಲಿ ಯಾವುದಾದ್ರು ಒಂದು ಬಗ್ಗೆ ಮಾಡುವ.

ಹಾ ಯಾರ್ ಯಾರ್ನಾ ಕರಿಬೇಕು ಅಂತ ಏನಾದ್ರೂ ಇದ್ದೀಯಾ?

ಯಾರನ್ನಾದ್ರೂ ಕರಿಬೇಕು, ಅತಿಥಿಗಳನ್ನು. ಹಾ ಅದೇ ಅತಿಥಿಗಳನ್ನ ಯಾರಂತ list ಮಾಡಿದ್ದೀರ?

ಇಲ್ಲ, guest ಮಾಡ್ಲಿಲ್ಲ, ನಿಮಗೆ ನಿಮ್~ ನಿಮ್ಮ ಪರಿಚಯದಲ್ಲಿ ಯಾರಾದ್ರೂ ಇದ್ದಾರ?

ಹಾ ಅವರನ್ನು ಕರಿಬೋದೆನೋ.

ಹಾ, ಅವರು ಯಾವ ಇದರಲ್ಲಿ ಇರೋದು? ಯಾವ ವಿಷಯದಲ್ಲಿ ಇರೋದು ಅವರು? ಎಂಥ ಕೆಲಸ? ಅವರು ಆ ಸಮಾಜಸೇವೆ ಮಾಡುವವರು.

ಹಾ ಎಲ್ಲರನ್ನೂ ಸಹಾಯ ಮಾಡಿ ಸಮಾಜಸೇವೆ ಮಾಡುವವರು.

ಸರಿ, ನಾವೀಗ ಕಾರ್ಯಕ್ರಮಕ್ಕೊಂದು ಏನಾದ್ರೂ ಒಂದು ಹೆಸರಿಡ್ಬೇಕು.

ಹಾ ಏನಂತ ಅದು ನಾವು ನಮ್ಮ ಕ~ ಇದು ತಂಡದಲ್ಲಿ ನಾವು ಇದು ಮಾತಾಡಿ, meeting ಎಲ್ಲ ಮಾಡಿ ಒಂದು ಮಾಡ್ಬೇಕಷ್ಟೆ, ಈಗ ನಾವು ಇಬ್ಬರೆ ಮಾಡಿದ್ರೆ ಆಗೋದಿಲ್ಲಲ್ಲ. ಹೌದು ಎಲ್ಲ ಗುಂಪಲ್ಲಿ ಸೇರಿ ಮಾಡ್ಬೇಕಾಗುತ್ತಲ್ಲ?

ಹಾ ಹೌದು

WhatsApp ಅಲ್ಲಿ ಎಲ್ಲರ number ಆಹ್ number ಅನ್ನು add ಮಾಡಿ ಅಲ್ಲಿಂದ ನಾವು ಎಲ್ಲ ಕರೆಯೋಣ, ಒಟ್ಟಿಗೆ ಮಾತಾಡೋಣ ಒಂದು ಸರಿ.

ಹಾ ಮತ್ತೆ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಖರೀದಿಸಬೇಕಲ್ಲ? ಹಾ ಹೌದು ಅದನ್ನು ಖರೀದಿಸ್ಬೇಕು, ಮತ್ತೆ ಹಣ ಎಷ್ಟು ಖರ್ಚಾಗ್ಬೋದು ಅಂತ್ಹೇಳಿ ನಾವೊಂದು ಅಂದಾಜು ಹಾಕ್ಬೇಕಲ್ಲ, ಅದರದ್ದು collection ಎಲ್ಲ ಆಗ್ಬೇಕು, ಅದರದ್ದು ಹಣ ಸಂಗ್ರಹ ಎಲ್ಲ.

ಹಾ. ನಿರೂಪಣೆ ಮಾಡೋದು ಯಾರು? ಹಾಗೆ ಮತ್ತೆ ಏನೆಲ್ಲಾ ಕಾರ್ಯಕ್ರಮದಾ ಒಂದು ಲಿ ಇದಾಗ್ಬೇಕು ಪಟ್ಟಿ ಏನೆಲ್ಲಾ ಕಾರ್ಯಕ್ರಮ ಅಂತ್ಹೇಳಿ.

ಮತ್ತೆ ಅವರಿಗೆ ಕೊಡುವಂತ ಇದು,

ಆಹ್

ಅದನ್ನು ಏನಾದ್ರೂ ಒಂದು,

ಗಿಡ ಗಿಡ ಕೊಡುವ ಅಂತ.

ಮತ್ತೆ ಅವರಿಗೆ ಬೇಕಾಗಿರುವಂತ ನೀರಿನ bottle ಗಳು?

ಹಾ ನೀರಿನ bottle ಗಳು ಅದೆಲ್ಲ ready ಮಾಡುವ. ಹ್ಮ್ಮ್ ಮತ್ತೆ ಅವರಿಗೆ ಹೂಗುಚ್ಚ ಎಲ್ಲ ಕೊಡ್ಬೇಕಲ್ಲ ಉದ್ಘಾಟನೆ ಆದಾಗ.

ಅದಕ್ಕೆ ಎಂತ ಹೆಸರಿಡೋದು ಅಂತ ಸ್ವಲ್ಪ ಯೋಚನೆ ಇದಿಯಲ್ಲ ನಿಮ್ಮ ತಲೆಯಲ್ಲಿ.

ಯೋಚನೆ ಹಾಗೆಂತ ಇಲ್ಲ, ಏನಾದ್ರೂ ಒಂದು ಹೊಸ್ತು ಏನಾದ್ರೂ ಹೆಸರಿಡ್ಬೇಕು.

ಆಯ್ತು ಎಲ್ಲವನ್ನೂ ಸಿಕ್ಕಿ ಮಾತಾಡೋಣ. ಆಹ್ ಇದು ಆಹ್ WhatsApp ಅಲ್ಲಿ ಸಂದೇಶವನ್ನು ಕಳಿಸಿ ಆಯ್ತಾ?

ಹ್ಮ್‌ ಆಯ್ತು ಸರಿ, ನಾನು ನಿಮಗೆ ನಿಮ್ಮ ಸಂದೇಶಕ್ಕಾಗಿ ಕಾಯುತ್ತಿರ್ತೇನೆ.

Hai ಪ್ರಿಯ ಹೇಗಿದ್ದಿ? ಆಹ್ ನಾನ್ ಚೆನ್ನಾಗಿದೀನಿ ಸಂಧ್ಯಾ ಅವ್ರೇ ನೀವ್ ಹೇಗಿದ್ದೀರಾ? ನಾನ್ಸ ಚೆನ್ನಾಗಿದ್ದೇನೆ ನಾನ್ ಗೊತ್ತಾಯ್ತಾ ಸಂಧ್ಯಾ ಅಂತ ನಿಂಗೆ . ಹೌದೌದು ಗೊತ್ತಾಯ್ತು ನನಗೆ ತುಂಬಾ ದಿವ್ಸ ಆಯ್ತಲ್ಲ ಮಾತ್ ಆಡದೆ. ಹೌದು ತುಂಬಾ ದಿವ್ಸ ಆಯ್ತಲ್ಲ ನಿಮ್ದು number ಸಾ ನಂಗ ಇರ್ಲಿಲ್ಲಾ ನನ್ಹತ್ರ ಇರ್ಲಿಲ್ಲ. ಹೌದಾ ಹಾ ಹಾ ಹಾ . ನಮ್ದು friend ನತ್ರ ತಗೊಂಡ್ ನಿಮ್ಗೆ call ಮಾಡಿದ್ದು. ಹೌದಾ ಹಾ ಹಾ ಮತ್ತೆ ಇತ್ತೀಚಿಗೆ ಎಲ್ಲಿಯಾದ್ರೂ ಹೋಗಿದ್ದೀರಾ ಯಾವ್ದಾದ್ರು ಸಮಾರಂಭಕ್ಕೆ? ಸಮಾರಂಭಕ್ಕೆ ಇತ್ತಿಚೇಗೆ ಹೋಗ್ಲಿಲ್ಲ.

ನಮ್ಮನೆಲ್ಲೆ ಸಮಾರಂಭ ಶುರು ಶುರು ಆಗ್ತಾ ಉಂಟು ಅದಕ್ಕೆ ನಿಂಗೆ phone ಮಾಡಿದ್ದು ನನ್ ತಂಗಿಗ್ ಮದುವೆ. ಹೋ ಹೌದಾ ಹೋ ಆದಿಕ್ಕೆ ಓ ಆಮಂತ್ರಣ ಕೊಡ್ಲಿಕ್ಕೆಯಾ? ಹೌದ್ ಆದಿಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ phone ಮಾಡಿದ್ ನಿಂಗೆ. ಹೌ~ ಒಳ್ಳೇದಾಯ್ತು ಒಳ್ಳೇದಾಯ್ತು ಖಂಡಿತ ಬರ್ತೀನಿ ಯಾವಾಗ ಮದ್ವೆ? ಮದುವೆ ಬರುವ ತಿಂಗ್ಳು.

ಹೌದಾ ಈಗಂದ್ರೆ ಇನ್ April, May ಎಲ್ಲ ರಜೆಯೆಲ್ಲ start ಆಗುವಾಗ ಮಕ್ಕಳಿಗೆ ರಜೆ start ಆಗ್ ಎಲ್ಲ ತುಂಬಾ ಸಮಾರಂಭ ಎಲ್ಲ function ಎಲ್ಲ ಆವಾಗಲೇ ಜಾಸ್ತಿ ಇರೋ~ ಇಡುದು ಅಲ್ವಾ ಮಕ್ಳಿಗ್ . ಹೌದ್ ಆವಾಗಾದ್ರೆ ಎಲ್~ ಎಲ್ರಿಗೂ ಎಲ್ಲ ಬಂದು ಹೋಗ್ಲಿಕ್ಕೆ ಎಲ್ಲಾ ಒಳ್ಳೇದಾಗ್ತದೆ ಎಲ್ಲಾರಿಗೂ ಬಂದು ಇದ್ ಮಾಡ್ಬೌದ್ ಸೇರ್ಬೌದು ಎಲ್ಲಾ ಸಮಾರಂಭದಲ್ಲಿ ಅಂದ್ರೆ ಹೊಯ್~ ಊರಿನವರಂತಲ್ಲ. ಎಲ್ಲ ಈಗ Bombay ಯಲ್ಲಿದ್ದವರುಸ ದೂರದಲ್ಲಿದ್ದವ್ರಿಗೆಸಾ ಬಂದ್ ಬಂದ್ ಹೋಗ್ಬಹುದಲೆಲ್ಲಾ.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 ಮ~ ಮನೆಯಲ್ಲೇ ಮದುವೆ ಸಮಾರಂಭ ಅಂದ್ರೆ ನಿಂಗೆ ಗೊತ್ತಿತ್ತ್ ಅಲ್ಲ ತುಂಬಾ ಗಮ್ಮತ್ ಅಲ್ಲ. ಹೌದೌದು ತುಂಬಾ ಖುಷಿ ಇರ್ತದೆ ಅದು ಎಷ್ಟೋ ಒಂದು ಎರಡ್ ಮೂರ್ ತಿಂಗ್ಳಮುಂಚೆನೆ ನಾವ್ ಅದ್ರ ಸಿದ್ದತೆ ಎಲ್ಲಾ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಅಂದ್ರೆ ಒಂದೊಂದೆಲ್ಲ ನೆನಪ್ ಆಗುವಾಗೆಲ್ಲ ಮಾಡಿ ಇಡ್ಬೇಕಲ್ವಾ.

ಖುಷಿ ಇರ್ತದೆ ಮನೆಯಲ್ಲಿ ಏನಾದ್ರೂ ಒಂದು ನಮ್ಗ್ ಸಮಾರಂಭ ನಡೆಯುದಂದ್ರೆ ಎಲ್ಲರಿಗೂ ಖುಷಿ ಎಲ್ಲರೂ ಎಲ್ಲಾ ನೆಂಟ್ರೆಲ್ಲ ಬರ್ರ್ತಾರೆ ಅವಾಗ ಒಳ್ಳೆ ಗಮ್ಮತ್ ಆಗ್ತದೆ ಎಲ್ಲಾ time ಸಮಯ ಹೋಗುದೆ ಗೊತ್ತಾಗುದಿಲ್ಲ ಅಲ್ವಾ . ನಾವು ಒಂದು ತಿಂಗಳು ಮುಂದೆ ತಯಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಇನ್ನುಸಾ ತಯಾರಿಯೆ ಮುಗಿಲಿಲ್ಲ ನಮ್ದು . ಹೌದು ಅದು ಒಂದೊಂದು ಒಂದೊಂದು ನೆನಪ್ ಆಗ್ತಾದಲ್ವ ಎಲ್ಲಾ ಎಲ್ಲೋ ಬಿಟ್ಟು ಹೋಗ್ಬಾರದು ಎಲ್ಲಾ ನೆನ್ಪಲ್ಲಿ ಎಲ್ಲಾ . ಬಟ್ಟೆ ತಗೊಳ್ಳುದು ಸೀರೆ ತಗೊಳ್ಳುದು ಒಂದು ತಗೊಂಡ್ಮೇಲೆ ಮತ್ತೆ ಪುನಃ ಇದು ಯಾವ ಸಮಾರಂಭಕ್ಕೆ ಆಗ್ಬಹುದು ಇದು ಯೋಚನೆ ಮಾಡ್ತಾ ಕುತ್ಕೊಳ್ಳುದೆ ಆಯ್ತು ದಿವ್ಸ . ಹಲ್ವಾ ಹೌದ್ ಹೌದು ಅದು ಸರಿಯೇ .

ಹೋ ಖಂಡಿತ ಬರ್ತೇನೆ ಅಯ್ಯೋ ನಮ್ದೆ ಮನೆ ಸಮಾರಂಭ ಅಂದ್ರೆ ಬರ್ದೆ ಇರ್ಲಿಕ್ಕೆ ಆಗುತ್ತಾ .

ಮದುವೆಗೆ ಒಂದು ಎಲ್ರೂ ಸೀರೆನೆ ಹಾಕ್ಬೇಕಂತಾ rules ಉಂಟು .

ನಮ್ದು friends ನವ್ರೆಲ್ಲ ಒಟ್ಟಿಗೆ photo ಎಲ್ಲ ತೆಗಿಬೋದಲ್ಲ. ಹೌದೌದು ಹೌದು ಮನೆಯಂದ್ರೆ ನಮ್ಗೆ ಸ್ವಲ್ಪ ತಯಾರಿ ಎಲ್ಲಾ ಸ್ವಲ್ಪಾ ಅ~ ನ~ ವಿಶೇಷವಾಗಿ ಮಾಡ್ತೆವೆ ಅಲ್ವಾ ಅಂದ್ರೆ ಎಲ್ಲರಿಗಿಂತ ನಮ್ದು ಮನೆದ್ದೆಆದ್ರೆ ಬೇಕಾದ್ರೂನು ಇನ್ನು ಚೆನ್ನಾಗಿ ಎಲ್ಲಾ ಸಿದ್ದತೆ ಎಲ್ಲಾ . ನಮ್ದು ಮನೆ ಮದ್ವೆ ಅಂದ್ರೆ ತುಂಬಾ ಖುಷಿಯಲ್ಲ .

ಹೌದೌದು ನಿಜವಾಗಲು ತುಂಬಾ ಖುಷಿ ಆಗ್ತದೆ. ನಿನ್ನ ಗೆಳೆಯರನೆಲ್ಲ ನಿನ್ ಗೆಳತಿಯರನ್ ಗೆಳೆಯರನ್ನೆಲ್ಲ ಕರ್ಕೊಂಡು ಬಾ ಮದ್ವೆಗೆ. ಹಾ ಖಂಡಿತ ಖಂಡಿತ ಕರ್ಕೊಂಡು ಬರ್ತೇನೆ .